ಕ್ರಿಸ್ಟಲ್ ಪತ್ತರ್ ಅಲ್ಲಿ ಮಾಡಿದ್ದಾರೆ ಹಾಗೆ ನೋಡತ್ತಕಂತ ಮೇಲೆ ನೋಡಿ.

ಒಳ್ಳಿನ್ ಮೇಲೆ ಲೈನ್ ಮೇಲೆ ಲೈನ್ ಜೋಡಿಸ್ತರೆ ನೋಡತಕಂತ ಮೇಲೆ ಅದು ಪಚ್ಚ ಬಾಳೆಹಣ್ಣುಅಂತ ಹೇಳತ್ತಿವಿ ನಾವು ಅದಕೆ ಹಂಗ ನೋಡತಕಂತ ಚಿಕ್ಕುಎಲ್ಲಾ ಇಟ್ಟಿದರೆ ಹಂಗೆ ದಾಳಿಂಬೆ ಎಲ್ಲಾ ಕಾಣತ್ತಿದೆ ನೋಡಿ.

ನಾವು ನೋಡಿರ್ತಕಂತ ಇದು ನಮ್ ದಕ್ಷಿಣ ಕನ್ನಡದಲ್ಲಿರುವ ಒಂದು ಸಿಟಿ ಫೋಟೋ . ನೋಡಿ ಸಿಟಿ ಫೋಟೋ ಅಲ್ಲಿ ಇದು ಒಂದು ಆಟೋಸ್ಟಾಂಡ್ ದೊಡ್ದುದಗಿದೆ ನೋಡಿ ತುಂಬಾ ದೊದ್ದುದಾದ ಆಟೋ --